ಇಲ್ಲಿ ಒಂದು ತರಕಾರಿ ಅಂಗಡಿ ಕಾಣಿಸ್ತಾ ಇದೆ ಟಾರ್ಪಲಿನ್ ಹಾಸ್ ಬಿಟ್ಟು ತರಕಾರಿಗಳು ಸುರಿದಿದ್ದಾರೆ ತಾಜಾವಾಗಿರೋ ಹೂ ಕೋಸು ನವಿಲು ಕೋಸು ಎಲೆ ಕೋಸು ಎಲ್ಲ ಕ್ಯಾರೆಟ್ ಕೂಡ ಇದೆ ಮತ್ತೆ ಆ ಕಡೆ ಸೊಪ್ಪು ಕೂಡ ಇದೆ.

ಇದು ಮೈಸೂರು ವಿಶ್ವವಿದ್ಯಾನಿಲಯ ಇದನ್ನ ಹ್ಮ್ ಆ ಹೆಚ್ಚು ಬೆಳೆಸ ತರದವರು ಕುವೆಂಪುರವರು ಕುವೆಂಪುರವರೇ ಇಲ್ಲಿ ತುಂಬಾ ಜಾಗಗಳನ್ನು ತಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ.

ಆ ಇನ್ನು ಒಬ್ ಕಾರ್ಯಕ್ರಮ ಶುರುವಾಗಿಲ್ಲ ಕೆಲವು ಜನ ಕೂತಿದ್ದಾರೆ.